ಈ ಚಿತ್ರದಲ್ಲಿ ಒಂದು ಮನೆಯನ್ನು ನೋಡಬಹುದು ಇದು ಗ್ರಂಥಾಲಯದಂತೆ ನಮಗೆ ಕಾಣಿಸುತ್ತಿದೆ.

ಇಲ್ಲಿ ಒಬ್ಬ ವ್ಯಕ್ತಿ ಎಣಿಯ ಮೇಲೆ ನಿಂತು ಪುಸ್ತಕಗಳನ್ನು ನೋಡುತ್ತಿದ್ದಾನೆ.

ದೂರದಲ್ಲಿ ಸಾಕಷ್ಟು ಕಟ್ಟಡಗಳು ಹಾಗು ಕಾಮಗಾರಿಯಲ್ಲಿರುವ ಒಂದು ಸೇತುವೆಯನ್ನು ನೋಡಬಹುದು.

ಈ ಚಿತ್ರದಲ್ಲಿ ಮೀನುಗಳನ್ನು ಸಾಲಾಗಿ ಇಟ್ಟಿರುವುದು ನೋಡಬಹುದು.

ಗೋಡೆಗೆ ಗಾಜಿನಿಂದ ಮಾಡಿದ ಗ್ಲಾಸುಗಳನ್ನು ಅಳವಡಿಸಿದ್ದಾರೆ ಮತ್ತು ಒಂದು ತೆಂಗಿನ ಮರ ಇದೆ.

ದೂರದಲ್ಲಿ ಒಂದು ಪ್ರತಿಮೆಯೂ ಸಹ ನಮಗೆ ಕಂಡು ಬರುತ್ತಿದೆ ಮತ್ತು ಹಿಂಬದಿಯಲ್ಲಿ ಲೈಟಿನ ಕಂಬವು ಇದೆ.

ಸುತ್ತ ಮುತ್ತಲು ದೊಡ್ಡದಾದ ಬೆಟ್ಟಗಳು ಹಾಗು ಸಾಕಷ್ಟು ಗಿಡಮರಗಳನ್ನು ನೋಡಬಹುದು.

ಗೋಡೆಗೆ ಗಾಜಿನ ಮಿರರ ನ್ನು ಹಾಕಿದ್ದಾರೆ ಪಕ್ಕದಲ್ಲಿ ಒಂದು ಸ್ವಿಚ್ ಬೋರ್ಡ್ ಸಹ ಇದೆ.

ಈ ಚಿತ್ರದಲ್ಲಿ ಒಂದು ಆಸ್ಪತ್ರೆಯ ರಿಸೆಪ್ಶನ್ ಟೇಬಲ್ ಅನ್ನು ನಾವು ನೋಡಬಹುದು ಮತ್ತು ಎರಡು ಟಿ_ವಿ ಗಳಿವೆ.

ಇಲ್ಲಿ ಸಾಕಷ್ಟು ಜನರಿದ್ದಾರೆ ಮತ್ತು ಸುತ್ತ ಮುತ್ತಲು ಸಾಕಷ್ಟು ಗಿಡ ಮತ್ತು ಮರಗಳಿವೆ.

ಇಲ್ಲಿ ಸಾಕಷ್ಟು ಜನರು ಕೆಂಪು ಕುರ್ಚಿಯ ಮೇಲೆ ಕುಳಿತಿದ್ದಾರೆ.